ಹೇ ಇಲ್ಲಿ ಎರಡು ಬಸ್ ಗಳು ನಿಂತಿದ್ದಾವ ಎರಡನೇಲೊಂದು ಕನ್ವರ್ ಸ್ಲೀಪರ್ ಕೋಚ್ ಬಸ್ ನಿಂತಿದೆ.

ಸುಂದರವಾದ ಬೆಡ್ಡು ಇದು ನಿಟಾಗಿ ಕ್ಲೀನ್ ಆಗಿ ಇಟ್ಟಿದ್ದಾರೆ ಬೆಡ್ ರೂಂ ನಲ್ಲಿ. ಇದೇ ತರ ಬೆಡ್ರೂಮ್ ಇರಬೇಕು ಆ ಸುಂದರವಾಗಿ ಅದು ಆತರ ಇದೆ ಎಲ್ಲರೂ ಈ ತರ ಇದ್ರೆ ಒಳ್ಳೊಳ್ಳೆ ಆಸಂ ಸಂತೋಷ.

ಅಲ್ಲಿ ಒಂದು ದೊಡ್ಡ ಮಾಲ್ ತರ ದೊಡ್ಡ ಬಿಲ್ಡಿಂಗ್ ಕಾಣ್ ಇದೇ ಕಾಣಿಸ್ತಾ ಇದೆ. ಇಲ್ಲಿ ವೀ ಟೂ ಅಂತ ಅಡ್ವಟೈಸ್ಮೆಂಟ್ ಹಾಕಿದ್ದಾರೆ. ಅಲ್ಲಿ ಆಡಿಯನ್ಸ್ ಅದ್ವಿ ಅಡ್ವರ್ಟೈಸ್ಮೆಂಟ್ ನಲ್ಲಿ ಲೇಡೀಸ್ ಜೆಂಟ್ಸ್ --

ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಆ ಬಿಲ್ಡಿಂಗು ನೋಡ್ಲಿಕ್ಕೆ ಬಹಳ ಮನಸ್ಸಿಗೆ ಉಲ್ಲಾಸ ಸಂತೋಷ ಇಲ್ಲಿ ಸ್ಟೆಪ್ಸ್ ಕಾಣಿಸ್ತಾ ಇಲ್ಲ ಒಂದು ರಾಂಪ್ ತರ ಇದೆ.

ಇಲ್ಲಿ ನೋಡ್ಲಿಕ್ಕೆ ಒಂದು ದೊಡ್ದು ಬಿಲ್ಡಿಂಗ್ ಕಲರ್ ಫುಲ್ ಬಿಲ್ಡಿಂಗು ಲೈಟಿಂಗ್ಸ್ ಎಲ್ಲಾ ಹಾಕಿದ್ದಾರೆ ಅಲ್ಲಿ ಆ ಒಂದು ದೊಡ್ಡು ವೀಲ್ ಅರೆಂಜ್ಮೆಂಟ್ ಮಾಡಿದ್ದಾರೆ.

ಇದು ಹೈದರಾಬಾದ್ ನಲ್ಲಿ ಬಿರ್ಲಾ ಮಂದಿರ್ತರ ಒಂದು ದೊಡ್ಡ ದೇವಸ್ಥಾನ ಕಾಣುತ್ತದೆ. ಆ ಸ್ಟೆಪ್ಸ್ ಬಾಗ್ಲಿ ಆಮೇಲೆ ಲೈಟಿಂಗ್ ಇದು ಒಂದು ದೊಡ್ಡ ಫೋಲ್ ನಲ್ಲಿ ಮೇಲ್ಗಡೆ ಒಂದು ಲೈಟಿಂಗ್ --

ಅದನ್ನು ನೋಡ್ಲಿಕ್ಕೆ ಸುಂದರವಾಗಿದೆ ಮನಸ್ಸಿಗೆ ಸಂತೋಷ ಸಮಾಧಾನ ಇರುತ್ತದೆ ಈತರ ನೋಡ್ತಾ ಇದ್ರೆ ಒಂದೆರಡು ಮೂರು ಕಾರ್ ಪಾರ್ಕಿಂಗ್ ಇಲ್ಲಿ ಮಾಡೋದಿಕ್ಕೆ ಜಾಗ ಇದೆ.

ಈ ಬಿಲ್ಡಿಂಗ್ ನಲ್ಲಿ ಅಪಾರ್ಟ್ಮೆಂಟ್ಸ್ ಎಲ್ಲಾ ಇದ್ದಾವೆ ಕಾಣುಸ್ತಾ ಇದ್ದಾವೆ ಚಂದವಾಗಿದೆ ಮರಯೆಲಗಡೆ ಈ ರೋಡು ಕೂಡ ಆ ಬಿಲ್ಡಿಂಗ್ ತಾಗಟ್ಟು ಒಂದು ರೋಡು ಕೂಡ ಅರೆಂಜ್ಮೆಂಟ್ ಮಾಡಿದ್ದಾರೆ ಚಂದವಾಗಿದೆ.

ಬಹಳ ಸ್ಟೆಪ್ಸ್ ಇದ್ದಾವ್ ಅಲ್ಲಿ ನೋಡಲಿಕ್ಕೆ ಬಹಳ ಚಂದವಾಗಿದೆ. ರೈಟ್ ಸ್ಟಿಕ್ ಒಂದು ಶಾಪ್ ಗಳು ಇದೆ ಎದುರುಗಡೆ ಮರ ಇದೆ ಆಮೇಲೆ ಮನುಷ್ಯರೆಲ್ಲ ಓಡಾಡ್ತಿದ್ದಾರೆ.

ಆ ಎಂಟ್ರೆನ್ಸ್ ನಲ್ಲಿ ಒಂದು ದ್ವಾರವಿದೆ ಅದು ಕಡ ಒಂದು ಮಹಾರಾಜು ಇವರು ಸಪರೇಟ್ ವಾಗಿ ಕಟ್ಟಡ ತರ ಕಾಣಿಸ್ತಾ ಇದೆ ಕಲ್ಲುಗಳು ಬಾರಿ.

ಇದು ಎಡಗಡೆ ಟ್ರೀಸು ಆಮೇಲೆ ಆ ಬಿಲ್ಡಿಂಗ್ ಒಂದು ಸೇಪು ಸೈಜು ಕಲರು ಕಲರ್ ಫುಲ್ ಬಿಲ್ಡಿಂಗು ಬಹಳ ಚಂದವಾಗಿ ಕಾಣುಸ್ತಾ ಇದೆ ನೋಡ್ಲಿಕ್ಕೆ ಚಂದವಾಗಿ ಆನಂದವಾಗಿ ಸಂತೋಷ --

ದೇಹ ಅನ್ನು ಸರಿಯಾಗಿ ಇಟ್ಕೊಂಡಿರ್ತಾರೆ ಫಿಟ್ನೆಸ್ ಆಗಿ ಇದು ಬಹಳ ಚಂದವಾಗಿದೆ ಓಪನ್ ಜಿಮ್ ಎಲ್ಲ ಬಹಳ ಚಂದವಾಗಿ ಇದೆ ಓಪನ್ ಜಿಮ್ ಅಲ್ಲವಾ ಬಹಳ ಚಂದವಾಗಿದೆ.